ಇದೊಂದು ಸುಂಬಾ ತುಂಬಾ ಸುಂದರವಾದ ಒಂದು ಚಿತ್ರ ಇದು ಇಲ್ಲಿ ಗಿಡ ತುಂಬಾ ಚೆನ್ನಾಗಿದೆ ಹಸ್ರ ಹಸ್ರಾಗಿದೆ ಬಂಡೆ ಕಲ್ಲು ಕೂಡ ಇದಾವೆ ಬಂಡೆಕಲ್ಲು ಕುಡ ತುಂಬಾ ಎತ್ತರವಾಗಿದೆ ಮತ್ತೆ ಇಲ್ಲಿ ತುಂಬಾ ಜ ಜಾಗ ಚನ್ನಾಗಿದೆ.